ಆ ಪ್ರಕೃತಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಸುತ್ತಮುತ್ತಲು ಹ ಗಿಡಗಳು ಕಾಣಿಸುತ್ತಿದೆ ಮರಗಳು ಇವೆ.

ಇದು ಒಂದು ಲಕ್ಷಿಮ್ ಸ್ಟೋರ್ ಶಿವಮೊಗ್ಗಾದ್ ಇದೆ ಅಂತ ಇದೆ ಬೇಕರಿ ಅಂತ ಅಂಗಡಿ ಅಂತ ಹೇಳ್ಬಹುದು.

ಇದು ರಸ್ತೆ ಅಂತ ಹೇಳ್ಬಹುದು ಒಂದು ರಸ್ತೆ ಅಂತ ಅಲ್ಲ ಇಲ್ಲಿ ಎರಡು ಮುರು ರಸ್ತೆಗಳನ್ನ ಮಾಡಿದ್ದಾರೆ ಅದು ಒಂದು --

ಇದು ನಂದಿನಿ ಅಂತ ಹೇಳಿ ಒಂದು ಹು ದೊಡ್ಡದಾದಂತ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಆದ್ರೆ ಇದು ಕಟ್ಟಡ ಯಾವುದು ಅಂತ ಹೇಳ್ಲಿಕೆ ಬರೋದಿಲ್ಲ. ಅಲ್ಲಿ ಜನಗಳು ಓಡಾಡುತ್ತಿದ್ದಾರೆ. ಅದು